ಈ ದೃಶ್ಯವನ್ನು ನೋಡಿದರೆ ಒಂದು ಜಿಮ್ಮೊಂದು ಹೇಳಬಹುದು.

ಹಾಗೆ ಹಲವಾರು ಜನ ಎಕ್ಸರ್ಸೈಜ್ ಅನ್ನು ಮಾಡುತ್ತಿದ್ದಾರೆ.

ಹಾಗೆ ಅಲ್ಲಿ ಇಕ್ವಿಪ್ಮೆಂಟ್ ಸಹ ನೋಡಬಹುದು.

ಅದರ ಮೇಲೆ ನಂದಿನಿ ಎಂದು ಬರೆಯಲಾಗಿದೆ.

ಅದರ ಮೇಲೆ ಅಯ್ಯಂಗಾರ್ ಬೇಕರಿ ಎಂದು ಬರೆಯಲಾಗಿದೆ.

ಈ ದೃಶ್ಯದಲ್ಲಿ ಒಂದು ಬಿಲ್ಡಿಂಗ್ ಕಾಣುತ್ತಿದೆ.

ಹಾಗೆ ಹಲವರು ಕಪ್ ಗಳನ್ನು ಇಟ್ಟಿದ್ದಾರೆ.

ಈ ದೃಶ್ಯವನ್ನು ಗಮನಿಸಿದರೆ ಇದು ಒಂದು ಬೇಕರಿ ಎಂದು ಹೇಳಲಾಗಿದೆ.

ಹಾಗೆ ಅಕ್ಕ ಪಕ್ಕದಲ್ಲಿ ಗುಡ್ಡಗಳು ಇದ್ದಾವೆ.

ಈ ದೃಶ್ಯವನ್ನು ಗಮನಿಸಿದರೆ ಇದು ಒಂದು ಸೂಪರ್ ಮಾರ್ಕೆಟ್ ಆಗಿದೆ.

ಈ ದೃಶ್ಯವನ್ನು ಗಮನಿಸಿದರೆ ಇದು ಒಂದು ಜಾತ್ರೆ ಎಂದು ಹೇಳಬಹುದು.

ಹಾಗೆ ಅದರ ಮೇಲೆ ಕಬ್ಬನ ಪಾರ್ಕ್ ಎಂದು ಬರೆಯಲಾಗಿದೆ.

ಹಾಗೆ ಅಲ್ಲಿ ಒಂದು ಜುಮಾರ್ ಲೈಟ್ ಸಹ ಕಾಣುತ್ತಿದ್ದೆ.

ಹಾಗೆ ಅಲ್ಲಿ ಹಲವಾರು ಮಕ್ಕಳು ಸಹ ಕಾಣುತ್ತಿದ್ದಾರೆ.

ಹಾಗೆ ಅಲ್ಲಿ ಹಲವಾರು ಬೆಂಚು ಗಳು ಸಹ ಕಾಣುತಿದ್ದಾವೆ.